ಇದು ಕೂಡಾ ಮರದಿಂದ ಮಾಡಿದ ಒಂದು ಶಿಲುಬೆ ಒಂದು ಕೆತ್ತನೆ.

ಸೋ ನೀವು ಇಲ್ಲಿ ನೋಡಬಹುದು ಈವೊಂದು ಹಿಂದಿನ ಕಾಲದ ಕಟ್ಟಡ ಇದನ್ನು ಕಲ್ಲಿನಿಂದ ಮಾಡಿದ್ದಾರೆ. ಅಲ್ಲಲ್ಲಿ ಬಂಡೆ ಕಲ್ಲು ಇದೆ. ಅಲ್ಲಿಯೂ ಕೂಡ ಒಂ--